ಸುತ್ತಮುತ್ತ ಹುಲ್ಲುಗಳು ಮತ್ತು ಗಿಡಗಳು ಕೂಡ ಕಾಣುತ್ತಾ ಇವೆ.

ಮತ್ತು ಗಿಡಗಡು ಮರಗಡು ಕೂಡ ಕಾಣುತ್ತಾಇವೆ.

ಸೋಫಾ ಬೆಳ್ಳಿ ಬಣ್ಣದ ಮತ್ತು ಕೆಂಪು ಬಣ್ಣದ ಇದೆ.

ಅದರಲ್ಲಿ ದೊಡ್ಡ ಬಗುನಾ ಒನ್ ಫ್ಯಾನ್ ಮತ್ತು ಡ್ರಾಮ್ ಕೂಡ ಕಾಣುತ್ತಾ ಇವೆ.

ಮತ್ತೆ ಇಲ್ಲಿ ಒಂದು ದೇವರ ಫೋಟೋ ಕೂಡ ಕಾಣುತ್ತಾ ಇದೆ.

ಈ ಚಿತ್ರದಲ್ಲಿ ಒಂದು ದೊಡ್ಡ ಹಾಲ್ ಇದೆ.

ಮತ್ತು ಸುತ್ತ ಮುತ್ತ ಗಿಡ ಮರಗಳು ಕೊಡ ಇವ್--

ಅವರು ಮೇಲೆ ಒಂದು ಛತ್ರಿ ಇದ್--

ಆ ಫ್ಯಾಕ್ಟರಿ ನಲ್ಲಿ ಬಹಳಷ್ಟು ಚೀಲಗಳು ಇಟ್ಟಿದ್ದೇವೆ.

ಮತ್ತು ಇನ್ನ ಒಂದು ಗೇಟ್ ಕೂಡ ಕಾಣುತ್ತಾ ಇದೆ.

ಬೋರ್ಡ್ ಮೇಲೆ ವೊಲೈನ್ ಅಂತ ಬರೆದಿದ್ದಾರೆ.

ಈ ಚಿತ್ರದಲ್ಲಿ ಒಂದು ರೆಸ್ಟೊರೆಂಟ್ ಇದೆ.

ಮತ್ತು ಆ ಮನೆಯ ಹೊರಗಡೆ ಒಂದು ಹುಡ್ಗ ರಸ್ತೆಯಲ್ಲಿ ಜಾಡು ಹಚ್ಲತ್ತಾನ್ ಮತ್ತು ಇಲ್ಲಿ ಒಂದು ಚಪ್ಲಿ ಕೂಡ ಕಾಣುತ್ತಾ ಇ--

ಮತ್ತು ಇಲ್ಲಿ ಬಹಳಷ್ಟು ಕಿಟಕಿಗಳು ಹಾಗೂ ಶಟರ್ ಗಳು ಕೂಡ ಕಾಣುತ್ತಾ ಇವೆ.

ಆ ರೈಲಿಗೆ ನೀಲಿ ಬಣ್ಣ ಇದೆ.

ಈ ಚಿತ್ರದಲ್ಲಿ ಒಂದು ಅಂಗಡಿ ಇದೆ.

ಅದ್ರಲ್ಲಿ ಟ್ರಾಕ್ ಜೀಪ ಜೆ_ಸಿ_ಬಿ ಕಾರು ಗಳು ಇನ್ನನ್ನು ಹಲವಾರು ವಾಹನಗಳು ಇವೆ.

ಈ ಚಿತ್ರದಲ್ಲಿ ಎರಡು ಅಂಗಡಿ ಇದೆ.

ಈ ಚಿತ್ರದಲ್ಲಿ ಒಂದು ಮಂದಿರ್ ಇದ್--

ಮತ್ತು ಕೆಳಗಡೆ ಬಣ್ಣದ ಟೈಲ್ಸ್ ಗಳು ಕೂಡ ಕಾಣುತ್ತಾ ಇವೆ.

ಆ ಮಂದಿರಿಗೆ ಆರೆಂಜ್ ಬಣ್ಣ ಹಚ್ಚಿದ್ದಾರ್--

ಮತ್ತು ಇಲ್ಲಿ ಬಹಳಷ್ಟು ಚಿಡಿಗಳು ಇವೆ ಸುತ್ತಮುತ್ತ ಬಿಲ್ಡಿಂಗಳು ಕೂಡ--

ಮತ್ತು ಬಹಳಷ್ಟು ಜನರು ಬೆಂಚ್ ಮೇಲೆ ಕುಂತಿದ್ದೇವೆ.

ಅ ಅಂಗಡಿಯಲ್ಲಿ ಬಹಳಷ್ಟು ವಸ್ತುಗಳು ಇವೆ.

ಮತ್ತು ಅಲ್ಲಿ ಇಶ್ ಅನ್ನು ಮಕ್ಕಳು ಆಟ ಆಡುವ ಸಾಮಾನಗಳು ಇವೆ.

ಅದರಲ್ಲಿ ಕಾರ್ ಗಳು ಮತ್ತು ಗಡಿಯಾರ ಹಾಗು ಪಾರ್ಟಿ ವಿಯರ್ ಟೋಪಿಗಳು ಮತ್ತು ಟೆಡ್ಡಿ ಬಿಯರ್ ಕೂಡ ಕಾಣುತ್ತಾ ಇವೆ.

ಅಂಗಡಿಯ ಒಳಗಡೆ ಅಂಗಿಗಳು ಮತ್ತು ಲೈಟ್ ಗಳು ಇವೆ.

ಮತ್ತು ಬಹಳಷ್ಟು ಲೈಟ್ ಗಳು ಫ್ಯಾನ್ ಗಳು ಇವೆ.

ಈ ಕೆಳಗ ಭಾಗದಲ್ಲಿ ಬಟ್ಟೆಗಳು ಅಂಗಡಿ ಇದ್--

ಹಾಗು ಇಲ್ಲಿ ಒಂದು ಲೈಟ್ ಮೀಟರ್ ಇದೆ.

ಮತ್ತು ರಸ್ತೆಯಲ್ಲಿ ಬಹಳಷ್ಟು ಜನರವರು ನಿಂತಿದ್ದೇವೆ.

ಮತ್ತು ಬಾಕ್ಸ್ ಗಳು ಕೂಡ ಕಾಣುತ್ತಿವೆ.

ಈ ಚಿತ್ರದಲ್ಲಿ ಒಂದು ಚಿಕ್ಕ ಗಾರ್ಡನ್ ಇದೆ.

ಆ ಚಿಕನ್ ಗಾರ್ಡನಿಗೆ ಒಂದು ಕಾಂಪೌಂಡ್ ಕೂಡ ಇದೆ.

ಹಾಗು ಇಲ್ಲಿ ಬಹಳಷ್ಟು ಬಿಲ್ಡಿಂಗ್ ಗಳು ಕೂಡ ಇವೆ.

ಈ ಚಿತ್ರದಲ್ಲಿ ಒಂದು ಮನೆಗೆ ಛತ್ ಹಾಕ್ಲತ್ತಾರ ಆ ಛತ್ ಹಾಕಲಕ್ಕೆ ಬಹಳಷ್ಟು ಸಾಮಾನ್ ಗಳು ಇವೆ.

ಮತ್ತು ಇಲ್ಲಿ ಲೈಟ್ ಕಂಬ ಕೂಡ ಕಾಣುತ್ತ ಇವೆ.

ಮತ್ತು ಅಲ್ಲಿ ಒಂದು ಬೆಡ್ ಇದೆ.

ಅದರ ಮೇಲೆ ಒಂದು ಎ_ಸಿ ಕೂಡ ಕಾಣುತ್ತಾ ಇವ್--

ಹಾಗು ಆನೆಯ ಸುತ್ತಮುತ್ತ ಬಹಳಷ್ಟು ಗಿಡ ಮರಗಳು ಕೂಡ ಕಾಣ್ತಾಯಿ--